ಅಲ್ಲಿ ಎರಡು ಬಸ್ ನಿಂತಿರುವುದನ್ನು ನೋಡಬಹುದು.

ಈ ಚಿತ್ರವು ಒಂದು ಸಾರ್ವಜನಿಕರ ಕೊಠಡಿಯಾಗಿದೆ.

ಈ ಸ್ಥಳವು ಜಿಮ್ ಎಂದು ಕರೆಯಲಾಗಿದೆ.

ಅಲ್ಲಿ ಮಳೆಯ ನೀರಿನಿಂದ ತಪ್ಪಿಸಿಕೊಳ್ಳಲು ಟಾರ್ಪಲ್ ಮುಚ್ಚಿರ್ತಿರುದನ್ನ ನೋಡಬಹುದು.

ಅದರ ಪಕ್ಕದಲ್ಲಿ ಇನ್ನೊಬ್ಬ ವ್ಯಕ್ತಿ ನಿಂತುಕೊಂಡು ನೋಡುತ್ತಿರುವುದನ್ನು ನೋಡಬಹುದು.

ಆ ಶೋರಿನ ಮೇಲೆ ರೇನಾಲ್ಟ್ ಎಂದು ಬರೆಯಲಾಗಿದೆ.

ಈ ಚಿತ್ರದಲ್ಲಿ ಹಲವಾರು ಬೆಳ್ಳಿಯ ವಿಗ್ರಹಗಳನ್ನು ನೋಡಬಹುದು.

ಅಲ್ಲಿ ಒಂದು ಮಹಿಳೆ ಕೈಕಟ್ಟಿಕೊಂಡು ನಿಂತಿರುವುದನ್ನು ನೋಡಬಹುದು.